ಮತ್ತು ಅಲ್ಲಿ ಬಿಲ್ಡಿಂಗ್ ಸಹ ಆಫೀಸ್ ಸರ ಆಫೀಸ್ ಸಹ ತುಂಬಾ ಚನ್ನಾಗಿದೆ .

ಇದು ಒಂದು ಒಂದು ರೂಮ್ ಆಗಿದೆ ರೂಮಲ್ಲಿ ನಾವಿಲ್ಲಿ ನೋಡಬಹುದು ಮೆಟಲ್ ನನ್ನು ನೋಡಬಹುದು ಅದ್ರ ಮೇಲೆ ಎರಡು ಗ್ಲಾಸ್ ಅನ್ನು ಇಟ್ಟಿದಾರೆ .

ಮತ್ತೆ ಮುಂದೆ ಗಿಡಮರಗಳು ಸಹ ಬೆಳೆದ್ ನಿಂತಿದವೆ. ದೊಡ್ಡ ದೊಡ್ಡ ಮರಗಳು ಸಹ ಇದವೆ.

ಅಲ್ಲೇಲ್ಲಾರು ಸಹ ಗೇಟ್ ಮುಂದೆ ನಿಂತಿದ್ದಾರೆ ಮೆಟ್ಲಲುಗಳು ಸಹ ಇದವೆ.

ಅಲ್ಲಿ ಊರ ಬಾಗ್ಲು ಚನ್ನಾಗಿ ಮಾಡಿದ್ದಾರೆ ಅಲ್ಲಿ ಗಿಡಮರಗಳು ಸಹ ಇದವೆ ರಸ್ತೆ ಇದೆ ಅದು ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣದಿಂದ ಹೊಂದಿದೆ .

ಮತ್ತ ಇಕ್ ನಿಂತಿದರೆ ಯಾರೋ ನಿಂತಿದರೆ ಲಾರಿಗೆ ಏನೋ ಒಂದ ತಿಂಗ್ಸ್ ಅನ್ನ ವಸ್ತುಗಳನ್ನ ಸಾಗಸತ್ತಿದರೆ ಮೂಟೆ ಕಟ್ಟ ಬಿಟ್ಟು --